ಇಲ್ಲಿ ಒಂದು ಕುತ್ಕೋಲೋ ರಿತಿ ಎರಡು ಚೇರ್ ಕಾಣಿಸ್ತಾ ಇದೆ ಮತ್ತೆ ಇಲ್ಲೊಂದು ದಷ್ಟ ಬಿನ್ ಕೂಡ ಇದೆ ಮತ್ತೆ ಇಲ್ಲೊಂದು ರಸ್ತೆ ಕೂಡ ಇದೆ ಆಕಡೆ ಹುಲ್ಲುಗಳೆಲಾ ಬೆಳೆದಿದೆ ಆ ಕಡೆ ಶೋ ಗಿಡಗಳು ಬೆಳೆದಿದೆ ಮತ್ತೆಒಂದು ಬಿಲ್ಡಿಂಗ್ ಕೂಡ ಇದೆ ಮತ್ತೆ ದೊಡ್ಡ ದೊಡ್ಡ ಮರಗಳೆಲ್ಲಾ ಇದೆ.

ಇದೊಂದು ಬಾಕ್ಸ್ ಬಾಕ್ಸ್ ಟೈಪ್ ಅಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿರೋದು ಕಾಣಿಸ್ತಾ ಇದೆ ಇಟ್ಟಿಗೆಗಳಿದಾವೆ ಇಲ್ಲಿ ನೋಡೋದಿಕ್ಕೆ ಒಬ್ಬ ವ್ಯಕ್ತಿ ನಿಂತ್ಕೊಂಡ್ ಫೋಟೋ ನ ತೆಗಿಸ್ಕೊಳ್ತ ಇದ್ದಾನೆ ಕೂಲಿಂಗ್ ಗ್ಲಾಸ್ ಇದೆ ಬ್ಯಾಗ್ ಹಾಕೊಂಡಿದಾನೆ ಕೈಯಲ್ಲಿ ಫೋನ್ ನನ್ನ ಹಿಡ್ಕೊಂಡಿದಾನೆ.

ಹಾಗು ಒಂದು ಮನೆ ಅಥವಾ ಬಿಲ್ಡಿಂಗ್ ರೀತಿ ಆಗಿ ಚಿಕ್ದುದಾಗಿ ಕಾಣಿಸ್ತಾ ಇದೆ ಹುಲ್ಲುಗಲ್ಲೆಲಾ ಕೂಡ ತುಂಬಾ ಬೆಳೆದಿದೆ

ಇಲ್ಲಿ ಎರಡು ಸ್ಕೂಟಿ ಗಳಿದೆ ಇಲ್ಲಿ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದಾನೆ ಇಲ್ಲಿ ಒಂದು ಮರ ಇದೆ ಮತ್ತೆ ಒಂದು ಬೋರ್ಡ್ ಹಾಕಿದಾರೆ ಮತ್ತೆ ಒಂದು ಬಾಕ್ಸ್ಗ ಳನೆಲ್ಲ ಜೋಡಿಸಿದಾರೆ.

ಇದು ಒಂದು ಬೋರ್ಡ್ಗಳು ಇದಾವೆ ಒಂದು ವಿಚಿತ್ರವಾದಂತ ಬಿಲ್ಡಿಂಗ್ ಇಲ್ಲಿ ಒಂದು ಗಿಡ ಕೂಡ ಇದೆ ಮರಗಳು ಕೂಡ ತುಂಬಾ ಬೆಳೆದಿದೆ ನೋಡಕೂ ಇದು ಕಟ್ಟೆ ರೀತಿ ಕೂಡ ಇದೆ ಒಂದು ಬಟ್ಟೆ ಇಟ್ಟಿರೋ ರೀತಿ ಕಾಣಿಸ್ತಾಇದೇ ತಟ್ಟೆಮೇಲ್ಗಡೆ --